ಮತ್ ಇಲ್ಲಿ ಇಬ್ರು ಹುಡ್ಗುರು ಫೋ ಸ್ಟೈಲ್ ಆಗ್ ಫೋಸ್ ಕೊಟ್ಕೊಂಡ್ ನಿಂತ್ಕೊಂಡು ಫೋಟೋ ತಗುಸ್ಕೊಂಡು ಏನೋ ಡಿಸ್ಕಶನ್ ಮಾಡ್ಕೊಂಡ್ ನಿಂತ್ಕೊಂಡಿರೋ ಹಾಗಿದೆ. ಸೀನರಿ ನೋಡಕ್ ತುಂಬಾ ಚೆನಾಗಿದೆ.

ಮತ್ತೆ ಗಿಫ್ಟ್ ಕೊಡೋದಕ್ಕೆ ಮತ್ತೆ ಮದ್ವೆ ಮನೇಲಿ ಮದ್ವೆ ಹುಡ್ಗಿ ಬೇಕಾದಷ್ಟ್ ವೊಡಿವೆಗಳ್ ಹಾಕ್ತಾರೆ. ಮದ್ವೆ ಹುಡುಗುನ್ಗು ಈಗ ಕೈಗ್ ಬ್ರೇಸ್ಲೈಟ್ ಸರ ಉಂಗುರ ಎಲ್ಲ ಹಾಕೊತಾರೆ. ಅದೊಂದ್ ಫ್ಯಾಷನ್ ಆಗಿದೆ ಈಗ.

ತುಂಬಾ ಆ ಅನುಕೂಲಾನು ಇದೆ ಮತ್ತೆ ಯಾರು ಎಲ್ಲ ಸಿಟಿ ಲಿ ಒಂದ್ ಜ್ಯೂಸ್ ಗೀಸ್ ಕುಡಿಯಕ್ ಎಲ್ಲ ಅನುಕೂಲ ಇದೆ.

ಮತ್ ಅಲ್ಲೆಲ್ಲ ಷಾ ಆ ಆ ಬೇಕೆರಿ ಲಿ ಬಿಸ್ಕತ್ತು ಅವೆಲ್ಲ ಸಿಗತ್ತೆ. ಪಕ್ಕದಲ್ ಒಂದು ಪಿ ಎಸ ಆರ್ ಅಂತ ಸೀರೆ ಅಂಗಡಿ ಇದೆ. ಅಲ್ಲಿ ಮದ್ವೇಗ್ ಬೇಕಾದ್ದು ಮುಂಜಿಗ್ ಬೇಕ್ಕಾದ್ದು ಆ ರೇಷ್ಮೆ ಸೀರೆ ಮೈಸೂರ್ ಸಿಲ್ಕ್ಸ್ ಎಲ್ಲ ಸಿಗತ್ತೆ. ಒಂಥರಾ ಅನುಕೂಲವಾಗಿರತ್ತೆ ಹೋಗ್ ತೊಗೊಂಡ್ಬೋದು.

ಮತ್ತೆ ರಾಧಾ ಕೃಷ್ಣ ಬಗ್ಗೆ ತುಂಬಾ ನೇ ಮ ಸ ಬಾ ಕಥೆಗಳಿದೆ. ಆ ಅದನ್ನ ಕೇಳ್ತಾ ಹೋದ್ರೆ ತುಂಬಾ ಚನಾಗಿರತ್ತೆ.

ಪ್ರತಿಯೊಂದ್ ರೀತಿಲು ಹೇಳ್ಕೊಡ್ತಾರೆ ಚೆನಾಗಿದೆ ಅಲ್ಲಿ ಹೋಗೋರು ಹೋಗಿಕಲ್ಕೋಬೋದು.